ಅಲ್ಲಿ ನೋಡಿ ಎಷ್ಟು ಸುಂದರವಾದ ಈ ದೃಶ್ಯದಲ್ಲಿ ಸುಂದರವಾದ ನದಿಯು ಕೂಡ ಕಾಣುತ್ತಿರುವ ಹಾಗೆ ನಮಗೆ ಕಾಣುತ್ತೆ ಅಲ್ದೆ ಅಲ್ಲದೆ ಆ ದೃಶ್ಯದಲ್ಲಿ ಅನೇಕ ರೀತಿಯ ನದಿಗಳು ಸಹ ಇವೆ.